ಇದು ಒಂದು ದೊಡ್ಡ ಕಲ್ಯಾಣಿ ಆಗಿದೆ. ಇಲ್ಲಿ ತುಂಬಾ ಮರಗಳೆಲ್ಲ ಬೆಳ್ಕೊಂಡಿದೆ ಮತ್ತೆ ಅಲ್ಲ್ ನಿಂತ್ಕೊಂಡ್ ಕೂಡ ನೋಡಕ್ಕೆ ಮೆಟ್ಲುಗಳೆಲ್ಲ ಇದೆ. ಹಮ್ ತುಂಬಾ ಒಳ್ಳೆ ನೇಚರ್ ಆಗಿದೆ ಅಹ್ ನೀರು ಕೂಡ ತುಂಬಾ ಶುದ್ಧವಾಗಿದೆ.

ಇದೊಂದು ದೊಡ್ಡದಾದ ಒಂದು ಜಾಗಆಗಿದ್ದು ಇಲ್ಲಿ ತುಂಬಾ ಜನ ಕುಳಿತುಕೊಂಡಿದ್ದಾರೆ ಮತ್ತು ಪೊಲೀಸ್ ಕೂಡ ಇದೆ. ತುಂಬಾ ಚೆನ್ನಾಗಿ ನಮ್ಮ ದೇಶದ ಭಾವುಟವನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಅಹ್ ತುಂಬಾ ಚೇರ್ಗು ಳು ಎಲ್ಲ ಇಲ್ಲಿ ಇವೆ.